ಇಲ್ಲಿ ನಾವೊಂದು ಶಾಲೆನಾ ನೋಡುತಾಯಿದಿವಿ ಶಾಲೆ ತುಂಬಾ ಸ್ವಚ್ಛವಾಗಿದೆ. ಶಾಲೆಯ ಗೋಡೆಗಳು ತುಂಬಾ ಆ ಗಣ್ಯ ವ್ಯಕ್ತಿಗಳ ಚಿತ್ರದಿಂದ ಚಿತ್ರಿಸಲಾಗಿದೆ.

ಟಪದಿಂದ ನೋಡಿದರೆ ನೀರು ಹರಿಯುವುದು ಕಾಣಸಿಗುತ್ತದೆ ಹಾಗು ಇಲ್ಲಿ ಒಂದು ನಾಮ ಫಲಕವನ್ನು ಕೂಡ ಹಾಕಲಾಗಿದೆ.

ಆಹ್ಹ್ ಚರ್ಚಿನ ಅಕ್ಕ್ ಪಕ್ಕ ಎಲ್ಲ ಮರಗಳ್ ಬೆಳ್ದಿದೆ ಹಾಗು ಇಂಟೆರ್ಲಾಕ್ ಗಳಿಂದ ಇದರ ಒಂದು ಕ್ಯಾಂಪಸ್ ತುಂಬಾ ಸುಂದರವಾಗಿ ಮಾಡಿದರೆ ಇದರ ಅಂಗಣ.

ಈ ಚಿತ್ರದಲ್ಲಿ ನೀರು ಹರಿಯುತ್ತಾ ಇರುವಂತ ದೃಶ್ಯವನ್ನು ನಾವು ಇಲ್ಲಿ ನೋಡುತ್ತಾ ಇದ್ದೇವೆ ಇದರ ಮೇಲೆ ಒಂದು ಸೇತು--